ಜಾವಾ ದಲ್ಲಿನ ರಿಲೇಷನಲ್ ಆಪರೇಟರ್ಸ್ ಬಗೆಗಿನ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಬೂಲಿಯನ್ ಡೇಟಾ ಟೈಪ್ ರಿಲೇಷನಲ್ ಆಪರೇಟರ್ಸ್ ಮತ್ತು ರಿಲೇಷನಲ್ ಆಪರೇಟರ್ಸ್ ಅನ್ನು ಉಪಯೋಗಿಸಿ ಡೇಟಾವನ್ನು ಕಂಪೇರ್ ಮಾಡುವುದು ಹೇಗೆಂದು ಕಲಿಯಲಿದ್ದೇವೆ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಉಬುಂಟು 1110 ಹನ್ನೊಂದು ಬಿಂದು ಹತ್ತು ಜೆಡಿಕೆ 16 ಒಂದು ಬಿಂದು ಆರು ಮತ್ತು ಎಕ್ಲಿಪ್ಸ್ 37 ಮೂರು ಬಿಂದು ಏಳು ಅನ್ನು ಉಪಯೋಗಿಸುತ್ತಿದ್ದೇವೆ
ಈ ಟ್ಯುಟೋರಿಯಲ್ ಅನ್ನು ಅಭ್ಯಸಿಸಲು ನೀವು ಜಾವಾದಲ್ಲಿನ ಡೇಟಾ ಟೈಪ್ಗಳ ಬಗ್ಗೆ ತಿಳಿದಿರಬೇಕು
ತಿಳಿಯದಿದ್ದಲ್ಲಿ ಸಂಬಂಧಿಸಿದ ಟ್ಯುಟೋರಿಯಲ್ ಗಾಗಿ ಈ ಕೆಳಗಿನ ವೆಬ್ಸೈಟ್ ಗೆ ಭೇಟಿ ಕೊಡಿ
ರಿಲೇಷನಲ್ ಆಪರೇಟರ್ಸನ್ನು ಕಂಡೀಷನ್ಸಗಳನ್ನು ಪರಿಶೀಲಿಸಲು ಉಪಯೋಗಿಸಲಾಗುತ್ತದೆ
ಅವುಗಳ ಔಟ್ಪುಟ್ ಬೂಲಿಯನ್ ಡಾಟಾ ಟೈಪ್ ಬೂಲಿಯನ್ ಡೇಟಾ ಟೈಪ್ನ ವೇರಿಯೇಬಲ್ ಆಗಿದೆ
ಬೂಲಿಯನ್ ಡೇಟಾ ಟೈಪ್ ನ ಗಾತ್ರ 1 ಬಿಟ್ ಒಂದು ಬಿಟ್ ಆಗಿರುತ್ತದೆ
ಇದು ಎರಡು ವ್ಯಾಲ್ಯೂಗಳನ್ನು ಮಾತ್ರ ಸಂಗ್ರಹಿಸುತ್ತದೆ
ಟ್ರೂ ಅಥವಾ ಫಾಲ್ಸೆ ಕಂಡಿಷನ್ ಸರಿ ಇದ್ದಾಗ ಔಟ್ ಪುಟ್ ಟ್ರೂ ಎಂದಿರುತ್ತದೆ
ಕಂಡಿಷನ್ ಸರಿ ಇಲ್ಲದಿದ್ದಾಗ ಔಟ್ ಪುಟ್ ಫಾಲ್ಸೆ ಎಂದಿರುತ್ತದೆ
ಇಲ್ಲಿ ರಿಲೇಷನಲ್ ಆಪರೇಟರ್ಸ್ ಗಳ ಪಟ್ಟಿ ಇದೆ
ಗ್ರೀಟರ್ ಥಾನ್ ಗ್ರೇಟರ್ ದೆನ್ ಲೆಸ್ ಥಾನ್ ಲೆಸ್ ದೆನ್ 000113 000013 ಇಕ್ವಾಲ್ ಟಿಒ ಸಮ ಗ್ರೀಟರ್ ಥಾನ್ ಒರ್ ಇಕ್ವಾಲ್ ಟಿಒ ಗ್ರೇಟರ್ ದೆನ್ ಅಥವಾ ಸಮ ಲೆಸ್ ಥಾನ್ ಒರ್ ಇಕ್ವಾಲ್ ಟಿಒ ಲೆಸ್ ದೆನ್ ಅಥವಾ ಸಮ ನಾಟ್ ಇಕ್ವಾಲ್ ಟಿಒ ಸಮವಿಲ್ಲ ಪ್ರತಿಯೊಂದನ್ನು ಸವಿಸ್ತಾರವಾಗಿ ತಿಳಿಯೋಣ
ಎಕ್ಲಿಪ್ಸನ್ನು ಪ್ರಾರಂಭಿಸಿ
ನಾವೀಗ ಎಕ್ಲಿಪ್ಸ್ ಇದೆ ಐಡಿಇ ಮತ್ತು ಉಳಿದ ಕೋಡ್ ಗಳಿಗೆ ಅವಶ್ಯಕವಿರುವ ಸ್ಕೆಲಿಟನ್ ಅನ್ನು ಹೊಂದಿದ್ದೇವೆ
ನಾನು ಬೂಲಿಯಾಂಡೆಮೊ ಬೂಲಿಯನ್ ಡೆಮೋ ಹೆಸರಿನ ಪಾಠವನ್ನು ತಯಾರಿಸಿದ್ದೇನೆ ಮತ್ತು ಮೈನ್ ಮೆಥಡ್ ಅನ್ನು ಸೇರಿಸಿದ್ದೇನೆ
ಈಗ ಕೆಲವು ಎಕ್ಸ್ಪ್ರೆಷನ್ ಗಳನ್ನು ಸೇರಿಸೋಣ
ಬೂಲಿಯನ್ b ಬೂಲಿಯನ್ ಬಿ ಎಂದು ಟೈಪ್ ಮಾಡಿ
ಕೀವರ್ಡ್ ಆಗಿರುವ ಬೂಲಿಯನ್ ಬಿ ವೇರಿಯೇಬಲ್ ನ ಡೇಟಾ ಟೈಪ್ ಬೂಲಿಯನ್ ಎಂದು ಘೋಷಿಸುತ್ತದೆ
ನಮ್ಮ ಕಂಡೀಷನ್ನಿನ ಫಲಿತಾಂಶವನ್ನು ಬಿ ನಲ್ಲಿ ಸಂಗ್ರಹಿಸೋಣ
ವೇಯ್ಟ್ ವೇರಿಯೇಬಲ್ಲನ್ನು ವಿವರಿಸೋಣ ಮತ್ತು ಆ ವೇರಿಯೇಬಲ್ಲನ್ನು ಉಪಯೋಗಿಸಿ ಕಂಡೀಷನ್ನನ್ನು ಪರಿಶೀಲಿಸೋಣ
ಇಂಟ್ ವೀಟ್ 45ಇಂಟ್ ವೇಯ್ಟ್ ಸಮ ನಲವತ್ತೈದು ವೇಯ್ಟ್ ನಲ್ಲಿರುವ ಮೌಲ್ಯ 40 ನಲವತ್ತಕ್ಕಿಂತ ಹೆಚ್ಚಿದೆಯೇ ಎಂದು ಪರಿಶೀಲಿಸೋಣ
b weight ಬಿ ಸಮ ವೇಯ್ಟ್ ಗ್ರೀಟರ್ thanಗ್ರೇಟರ್ ದೆನ್ 40 ನಲವತ್ತು ಈ ಸ್ಟೇಟ್ಮೆಂಟ್ ವೇರಿಯೇಬಲ್ಲಿನ ಮೌಲ್ಯ ನಲವತ್ತಕ್ಕಿಂತ ಹೆಚ್ಚಿದೆಯೇ ಎಂದು ಪರಿಶೀಲಿಸಬೇಕು ಮತ್ತು ರಿಸಲ್ಟನ್ನು ಬಿ ನಲ್ಲಿ ಸಂಗ್ರಹಿಸಬೇಕೆಂದು ಹೇಳುತ್ತದೆ
ನಾವೀಗ ಬಿ ನ ಮೌಲ್ಯವನ್ನು ಪ್ರಿಂಟ್ ಮಾಡೋಣ systemoutಪ್ರಿಂಟ್ಲ್ನ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ಎನ್ ಬಿ ಸೇವ್ ಮತ್ತು ರನ್ ಮಾಡಿ ನಾವು ನೋಡುವಂತೆ ಔಟ್ ಪುಟ್ ಟ್ರೂ ಟ್ರೂ ಆಗಿದೆ
ಮೌಲ್ಯವು ನಲವತ್ತಕ್ಕಿಂತ ಕಡಿಮೆ ಇದ್ದರೆ ಏನಾಗುತ್ತದೆಂದು ನೋಡೋಣ
ವೇಯ್ಟನ್ನು ೩೦ಮೂವತ್ತಕ್ಕೆ ಬದಲಿಸಿ
ಸೇವ್ ಮತ್ತು ರನ್ ಮಾಡಿ ನಿರೀಕ್ಷಿಸಿದಂತೆ ಔಟ್ ಪುಟ್ Falseಫಾಲ್ಸ್ ಆಗಿರುವುದನ್ನು ನೋಡಬಹುದು
ಈ ರೀತಿಯಾಗಿ ಗ್ರೀಟರ್ ಥಾನ್ ಗ್ರೇಟರ್ ದೇನ್ ಚಿಹ್ನೆಯನ್ನು ಒಂದರ ಮೌಲ್ಯವು ಮತ್ತೊಂದಕ್ಕಿಂತ ಹೆಚ್ಚಿದೆಯೇ ಎಂದು ಪರಿಶೀಲಿಸಲು ಉಪಯೋಗಿಸುತ್ತೇವೆ
ಅದೇ ರೀತಿಯಾಗಿ ಲೆಸ್ ಥಾನ್ ಲೆಸ್ ದೇನ್ ಚಿಹ್ನೆಯನ್ನು ಒಂದರ ಮೌಲ್ಯ ಮತ್ತೊಂದಕ್ಕಿಂತ ಕಡಿಮೆ ಇದೆಯೇ ಎಂದು ಪರಿಶೀಲಿಸಲು ಉಪಯೋಗಿಸುತ್ತೇವೆ
ನಾವು ಗ್ರೀಟರ್ ಥಾನ್ ಗ್ರೇಟರ್ ದೇನ್ ಅನ್ನು ಲೆಸ್ ಥಾನ್ ಲೆಸ್ ದೇನ್ ಚಿಹ್ನೆಗೆ ಬದಲಿಸೋಣ
ಅಂದರೆ ನಾವು ವೀಟ್ ವೇಯ್ಟ್ ನ ಮೌಲ್ಯ ೪೦ ನಲವತ್ತಕ್ಕಿಂತ ಕಡಿಮೆ ಇದೆಯೇ ಎಂದು ಪರಿಶೀಲಿಸುತ್ತಿದ್ದೇವೆ
ಸೇವ್ ಮತ್ತು ರನ್ ಮಾಡಿ ನಾವು ನೋಡುವ ಹಾಗೆ ನಿರೀಕ್ಷಿಸಿದಂತೆ ಔಟ್ ಪುಟ್ ಟ್ರೂ ಟ್ರೂ ಆಗಿದೆ
ನಾವು ವೈಟ್ ನ ಮೌಲ್ಯವನ್ನು ೪೫ ಕ್ಕೆ ಬದಲಿಸೋಣ ಮತ್ತು ಔಟ್ ಪುಟ್ ಅನ್ನು ನೋಡೋಣ
ಸೇವ್ ಮತ್ತು ರನ್ ಮಾಡಿ ನಾವು ಫಾಲ್ಸೆ ಫಾಲ್ಸ್ಅನ್ನು ಪಡೆದದ್ದನ್ನು ನೋಡುತ್ತೇವೆ
ಏಕೆಂದರೆ ಕಂಡೀಷನ್ ಇರುವುದು ೪೦ ನಲವತ್ತಕ್ಕಿಂತ ಕಡಿಮೆ ಇರುವ ವೈಟ್ ಸರಿಯಲ್ಲ ಎಂದು
ನಾವೀಗ ಮೌಲ್ಯವು ಮತ್ತೊಂದಕ್ಕೆ ಸಮವಾಗಿದ್ದರೆ ಹೇಗೆ ಪರಿಶೀಲಿಸುವುದೆಂದು ನೋಡೋಣ
ಹಾಗೆ ಮಾಡಲು ನಾವು ಎರಡು ಈಕ್ವಲ್ ಟು ಚಿಹ್ನೆಯನ್ನು ಉಪಯೋಗಿಸುತ್ತೇವೆ ಲೆಸ್ ಥಾನ್ ಲೆಸ್ ದೇನ್ ಚಿಹ್ನೆಯನ್ನು ಡಬಲ್ ಇಕ್ವಾಲ್ ಟಿಒ ಡಬಲ್ ಈಕ್ವಲ್ ಟು ಚಿಹ್ನೆಗೆ ಬದಲಿಸಿ
ಸೇವ್ ಮತ್ತು ರನ್ ಮಾಡಿ ನಾವು ನೋಡುವ ಹಾಗೆ ಔಟ್ ಪುಟ್ ಫಾಲ್ಸೆ ಏಕೆಂದರೆ ವೈಟ್ ನ ಮೌಲ್ಯ ೪೦ ಕ್ಕೆ ಸಮನಾಗಿಲ್ಲ
ನಾವೀಗ ವೇಯ್ಟ್ ನ್ನು ೪೦ ಕ್ಕೆ ಬದಲಿಸಿ ಔಟ್ ಪುಟ್ ಅನ್ನು ನೋಡೋಣ
ಸೇವ್ ಮತ್ತು ರನ್ ಮಾಡಿ
ನಾವು ನೋಡುವ ಹಾಗೆ ಔಟ್ ಪುಟ್ ಟ್ರೂ ಆಗಿದೆ
ಈ ರೀತಿಯಾಗಿ ಡಬಲ್ ಇಕ್ವಾಲ್ ಟಿಒ ಡಬಲ್ ಈಕ್ವಲ್ ಟು ಅನ್ನು ಸಮತೆಯನ್ನು ಪರಿಶೀಲಿಸಲು ಉಪಯೋಗಿಸುತ್ತೇವೆ
ದಯವಿಟ್ಟು ಜಾಗರೂಕರಾಗಿರಿ ಏಕೆಂದರೆ ಆಗಾಗ ಸಮತೆಯನ್ನು ಪರಿಶೀಲಿಸಲು ಸಿಂಗಲ್ ಇಕ್ವಾಲ್ ಟಿಒ ಸಿಂಗಲ್ ಈಕ್ವಲ್ ಟು ಚಿಹ್ನೆಯನ್ನು ಬಳಸುತ್ತಾರೆ
ಮತ್ತು ಇದು ಅನಾವಶ್ಯಕವಾದ ತಪ್ಪುಗಳಿಗೆ ಆಸ್ಪದ ಕೊಡುತ್ತದೆ
ನಂತರ ಲೆಸ್ ಥಾನ್ ಲೆಸ್ ದೆನ್ ಅಥವಾ ಇಕ್ವಾಲ್ ಟಿಒ ಈಕ್ವಲ್ ಟು ವನ್ನು ಪರಿಶೀಲಿಸುವುದು ಹೇಗೆಂದು ನೋಡೋಣ
ಅದನ್ನು ಮಾಡಲು ನಾವು ಲೆಸ್ ದೆನ್ ಚಿಹ್ನೆಯ ನಂತರ ಈಕ್ವಲ್ ಟು ಚಿಹ್ನೆಯನ್ನು ಉಪಯೋಗಿಸುತ್ತೇವೆ
ಡಬಲ್ ಈಕ್ವಲ್ ಟು ಚಿಹ್ನೆಯನ್ನು ಲೆಸ್ ದೆನ್ ಈಕ್ವಲ್ ಟು ಚಿಹ್ನೆಗೆ ಬದಲಿಸಿ
ಸೇವ್ ಮತ್ತು ರನ್ ಮಾಡಿ ನಿರೀಕ್ಷಿಸಿದಂತೆ ಔಟ್ ಪುಟ್ ಟ್ರೂ ಟ್ರು ಆಗಿದೆ
ಈಗ ಲೆಸ್ ದೆನ್ ನ ಪರಿಶೀಲನೆ ಆಗಿದೆಯೇ ಎಂದು ನೋಡಲು ವೇಯ್ಟ್ ನ ಮೌಲ್ಯವನ್ನು ಬದಲಿಸೋಣ
೪೦ ನಲವತ್ತನ್ನು ೩೦ ಮೂವತ್ತಕ್ಕೆ ಬದಲಿಸಿ
ಸೇವ್ ಮತ್ತು ರನ್ ಮಾಡಿ ವೇಯ್ಟ್ ೪೦ ಕ್ಕೆ ಸಮವಿಲ್ಲದಿದ್ದರೂ ನಾವು ಔಟ್ ಪುಟ್ ಟ್ರೂ ಬಂದಿರುವುದನ್ನು ನೋಡುತ್ತೇವೆ ಏಕೆಂದರೆ ಇದು ನಲವತ್ತಕ್ಕಿಂತ ಕಡಿಮೆಯಿದೆ
ವೈಟ್ ನ ಮೌಲ್ಯ ನಲವತ್ತಕ್ಕಿಂತ ಹೆಚ್ಚಾಗಿದ್ದರೆ ಏನಾಗುತ್ತದೆಂದು ನೋಡೋಣ
ವೈಟ್ ನ ಮೌಲ್ಯ ಐವತ್ತಿರಲಿ
ಸೇವ್ ಮತ್ತು ರನ್ ಮಾಡಿ
ನಾವು ನೋಡುವ ಹಾಗೆ ಔಟ್ ಪುಟ್ ಫಾಲ್ಸೆ ಆಗಿದೆ ಏಕೆಂದರೆ ವೇಯ್ಟ್ ನ ಮೌಲ್ಯ ೪೦ ಕ್ಕೆ ಸಮವಿಲ್ಲ
ಮತ್ತು ಅದು ೪೦ ಕ್ಕಿಂತ ಕಡಿಮೆಯೂ ಇಲ್ಲ
ಅದೇ ರೀತಿಯಾಗಿ ಗ್ರೇಟರ್ ದೆನ್ ಚಿಹ್ನೆಯ ನಂತರ ಸಮ ಚಿಹ್ನೆಯನ್ನು ಗ್ರೇಟರ್ ದೆನ್ ಅಥವಾ ಈಕ್ವಲ್ ಟು ವನ್ನು ಪರಿಶೀಲಿಸಲು ಉಪಯೋಗಿಸುತ್ತೇವೆ
ಇದನ್ನು ಪ್ರಯತ್ನಿಸೋಣ
ಲೆಸ್ ಥಾನ್ ಇಕ್ವಾಲ್ ಟಿಒ ಲೆಸ್ ದೆನ್ ಈಕ್ವಲ್ ಟು ವನ್ನು ಗ್ರೀಟರ್ ಥಾನ್ ಇಕ್ವಾಲ್ ಟಿಒ ಗ್ರೇಟರ್ ದೆನ್ ಈಕ್ವಲ್ ಟು ಗೆ ಬದಲಿಸಿ
ಸೇವ್ ಮತ್ತು ರನ್ ಮಾಡಿ ನಾವು ನೋಡುವ ಹಾಗೆ ಔಟ್ ಪುಟ್ ಟ್ರೂ ಟ್ರು ಆಗಿದೆ ಏಕೆಂದರೆ ವೈಟ್ ೪೦ ಕ್ಕಿಂತ ಹೆಚ್ಚಿದೆ
ನಾವು ವೇಯ್ಟ್ ನ ಮೌಲ್ಯವನ್ನು ೪೦ ಕ್ಕಿಂತ ಕಡಿಮೆ ೩೦ ಕ್ಕೆ ಬದಲಿಸೋಣ
ಸೇವ್ ಮತ್ತು ರನ್ ಮಾಡಿ ಔಟ್ ಪುಟ್ ಫಾಲ್ಸ್ ಎಂದು ಪಡೆದೆವು ಏಕೆಂದರೆ ವೈಟ್ ನ ಮೌಲ್ಯ ೪೦ ಕ್ಕಿಂತ ಹೆಚ್ಚೂ ಇಲ್ಲ ೪೦ ರ ಸಮವೂ ಇಲ್ಲ
ನಂತರ ನಾಟ್ ಈಕ್ವಲ್ ಟು ವನ್ನು ಪರಿಶೀಲಿಸುವುದು ಹೇಗೆಂದು ನೋಡೋಣ
ಇದನ್ನು ಆಶ್ಚರ್ಯ ಸೂಚಕ ಚಿಹ್ನೆಯ ನಂತರ ಸಮ ಚಿಹ್ನೆಯನ್ನು ಉಪಯೋಗಿಸಿ ಮಾಡಲಾಗುತ್ತದೆ
ಗ್ರೇಟರ್ ದೆನ್ ಅನ್ನು ಆಶ್ಚರ್ಯ ಸೂಚಕ ಚಿಹ್ನೆಗೆ ಬದಲಿಸಿ
ಈ ಸ್ಟೇಟ್ಮೆಂಟ್ ವೇಯ್ಟ್ ನ ಮೌಲ್ಯ ೪೦ ಕ್ಕೆ ಸಮ ಇಲ್ಲವೇ ಎಂದು ಪರಿಶೀಲಿಸಿ ರಿಸಲ್ಟನ್ನು ಬಿ ನಲ್ಲಿ ಸಂಗ್ರಹಿಸಿ ಎಂದು ಹೇಳುತ್ತದೆ
ಸೇವ್ ಮತ್ತು ರನ್ ಮಾಡಿ ನಾವು ನೋಡುವ ಹಾಗೆ ಔಟ್ ಪುಟ್ ಟ್ರು ಆಗಿದೆ
ಏಕೆಂದರೆ ವೇಯ್ಟ್ ನ ಮೌಲ್ಯ ೪೦ ಕ್ಕೆ ಸಮನಾಗಿಲ್ಲ
ವೇಯ್ಟ್ ನ ಮೌಲ್ಯವನ್ನು ೪೦ ಕ್ಕೆ ಬದಲಿಸಿ ಔಟ್ ಪುಟ್ ಅನ್ನು ನೋಡೋಣ
೩೦ ರಿಂದ ೪೦ ಕ್ಕೆ ಬದಲಿಸಿ
ಸೇವ್ ಮತ್ತು ರನ್ ಮಾಡಿ ಔಟ್ ಪುಟ್ ಫಾಲ್ಸ್ ಎಂದಿದೆ
ಏಕೆಂದರೆ ವೇಯ್ಟ್ ನ ಕಂಡೀಷನ್ ೪೦ ಕ್ಕೆ ಸಮವಿಲ್ಲ ಎನ್ನುವುದು ತಪ್ಪು
ನಾಟ್ ಈಕ್ವಲ್ ಟು ಕಂಡೀಷನ್ ಈಕ್ವಲ್ ಟು ಕಂಡೀಷನ್ನಿಗೆ ವಿರುದ್ದವೆಂದು ತಿಳಿಯಬಹುದು
ಈ ರೀತಿಯಾಗಿ ನಾವು ಜಾವಾದಲ್ಲಿನ ಡಾಟಾವನ್ನು ಹೋಲಿಸಿಲು ವಿಭಿನ್ನ ರೀತಿಯ ರಿಲೇಷನಲ್ ಆಪರೇಟರ್ಸನ್ನು ಉಪಯೋಗಿಸುತ್ತೇವೆ
ನಾವೀಗ ಟ್ಯುಟೋರಿಯಲ್ ನ ಕೊನೆಯನ್ನು ತಲುಪಿದೆವು
ಈ ಟ್ಯುಟೋರಿಯಲ್ ನಲ್ಲಿ ನಾವು ಬೂಲಿಯನ್ ಡಾಟಾ ಟೈಪ್ ರಿಲೇಷನಲ್ ಆಪರೇಟರ್ಸ್ ಮತ್ತು ಎರಡು ಮೌಲ್ಯಗಳನ್ನು ಹೋಲಿಸಲು ರಿಲೇಷನಲ್ ಆಪರೇಟರ್ಸ್ ಅನ್ನು ಹೇಗೆ ಉಪಯೋಗಿಸುವುದು ಎಂದು ಕಲಿತೆವು
ಈ ಟ್ಯುಟೋರಿಯಲ್ ನ ಅಸೈನ್ಮೆಂಟ್ ರೂಪದಲ್ಲಿ ಎರಡು ಎಕ್ಸ್ಪ್ರೆಷನ್ ಗಳು ಸಮವಾಗಿರುತ್ತವೆಯೇ
ಎಂದು ಕಂಡುಹಿಡಿಯಿರಿ
000923 000922 ಈ ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ನ ಬಗ್ಗೆ ಹೆಚ್ಚು ತಿಳಿಯಲು ದಯವಿಟ್ಟು ಈ ಲಿಂಕ್ ನಲ್ಲಿ ಸಿಗುವ ವೀಡಿಯೋ ವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ಥ್ ಇಲ್ಲವಾದಲ್ಲಿ ನೀವಿದನ್ನು ಡೌನ್ಲೋಡ್ ಮಾಡಿ ಕೂಡಾ ನೋಡಬಹುದು
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೋರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಬೆಂಗಳೂರಿನಿಂದ ರುಕ್ಮಾಂಗದ ಆರ್ಯ ಹಾಗೂ ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು